ಇದೊಂದು ಹಳೆಯ ಕಾಲದ ಕೆಳಭಾಗದಲ್ಲಿ ಗಿಡಗಳನ್ನು ನೋಡಬಹುದು

ಅಲ್ಲಿ ಕೆಲವು ಪ್ಲೇಟ್ಸ್ ಗಳನ್ನೂ ನೋಡಬಹುದು ಕೆಲವು ತಿಂಡಿ ತಿನಿಸು ಹೂವುಗಳನ್ನು ಸಹ ನೋಡಬಹುದು ಲ್ಯಾಯಿಟಿಂಗ್ ಅನ್ನು ಸಹ ನೋಡಬಹುದು ಹಾಗು ಬಣ್ಣ ಬಣ್ಣದ ಬಟ್ಟೆಗಳ ಅಲಂಕಾರಿಕ ವಸ್ತುಗಳ ಡೆಕೋರೇಷನ್ ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ ಬಲ್ಬ್ ಮತ್ತು ಫ್ಯಾನ್ ನು ಸಹ ನೋಡಬಹುದ.

ನಾವು ಮೇಲ್ಗಡೆ ಮರದ ಶೀಟುನ್ನು ಸಹ ನೋಡಬಹುದಾಗಿದೆ ಹಾಗು ಸುತ್ತ ಮುತ್ತಲು ಗಿಡ ಮರಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ.

ನಾವಿಲ್ಲಿ ಒಂದು ಮೀನಿನ ಮಾರ್ಕೆಟ್ ಅನ್ನು ನೋಡಬಹುದು ಹಾಗು ಟೇಬಲ್ ಅನ್ನು ನೋಡಬಹುದು ಹಾಗು ಟೇಬಲ್ನ ಮೇಲೆ ಚಿಕ್ಕದು ದೊಡ್ಡದಾದ ಮೀನನ್ನು ಸಹ ನೋಡಬಹುದು ನೀರಿನ ಪೈಪ್ ಅನ್ನು ನೋಡಬಹುದು .

ಕಬ್ಬಿಣದ ಕಂಭವನ್ನು ಸಹ ನೋಡಬಹುದಾಗಿದೆ ಹಾಗೂ ವ್ಯಕ್ತಿಯ ಜೇಬುಲ್ಲಿ ಒಂದು ಟೇಪ್ ಅನ್ನು ನೋಡಬಹುದು ಪಕ್ಕದಲ್ಲಿ ಚೀಲವನ್ನು ನೋಡಬಹುದು ಹಿಂಭಾಗದಲ್ಲಿ ಆದರೆ ಕೆಲವು ಕಬ್ಬಿಣದ ಸರಪಳಿ ಗಳು ಸಹ ನೋಡಬಹುದಾಗಿದೆ ಸುತ್ತಾ ಮುತ್ತಲು ಅಲ್ಲಿ ಚೀಲಗಳನ್ನು ನೋಡಬಹುದಾಗಿದೆ.

ನಾವು ಇಲ್ಲಿ ಒಂದ್ ಮೇನ್ ರೋಡ್ ಅನ್ನು ನೋಡಬಹುದು. ಮೇನ್ ರೋಡ್ ಅಲ್ಲಿ ಕೆಲವು ಆಟೋ ಗಳನ್ನೂ ಸಹಾ ನೋಡಬಹುದು. ಅಲ್ಲಿ ಒಂದು ಬಸ್ ಅನ್ನು ಸಹಾ ನೋಡಬಹುದು. ಹಾಗು ಸುತ್ತಲೂ ಒಂದು ಬಿಲ್ಡಿಂಗ್ ಅನ್ನ ಸಹಾ ನೋಡಬಹುದಾಗಿದೆ.

ಅದು ಪಕ್ಕದಲ್ಲಿ ಗಿಡ ಮರಗಳುನ್ನೂ ಸಹ ನಾವು ನೋಡಬಹುದು ನೀವು ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿರುವುದನ್ನ ನೋಡಬಹುದು ಹಾಗೂ ಅವರ ಕೈಯಲ್ಲಿ ಒಂದು ಸುಟ್ಕೇಶನ್ನು ನೋಡಬಹುದು ಕಂಬವನ್ನು ಸಹ ನೋಡಬಹುದಾಗಿದೆ.